ಇದು ಬಂದು ಒಂದ್ ಆಗಿದೆ ಇದು ಚೆನ್ನಾಗೂ ಕೂಡ ಇದೆ ನೋಡೋದಕ್ಕೂ ಕೂಡಚೆನ್ನಾಗಿದೆ.

ಚನಾಗು ಕೂಡ ಕಣ್ತಾಯಿದೆ. ದೊಡ್ ದೊಡ್ ಮರಯಲ್ಲ ಕೂಡ ಇದೆ. ನೋಡೋಕು ಕೂಡ ಚನಾಗ ಕಾಣ್ತಾಯ್ದೆ ಚನಾಗು ಕೂಡ ಇದೆ. ಕೂಡ ಆಗತ್ತೆ